ಬಾವಿ ಪರ್ವಾಗಿಲ್ಲ ಅಲ್ಲಾ, ಇಲ್ಲಾ ಅಂದ್ರೆ ಪಣಂಬೂರ್ಗು ಕೂಡ ಹೊಗ್ಬೋದು.

ಹಾ ಹೌದು, ಇಲ್ಲ ತಣ್ಣೀರ್ ಬಾವಿ okay but ನಾವು ಬೇಕಿದ್ರೆ ಇತರಾ ಹೋಗ್ವಾ, ಅಲ್ಲಿ Sultan Bathery ಗೆ ಹೋಗಿ ಅಲ್ಲಿಂದ boat ಅಲ್ಲಿ. ಹಾ, ಹೌದು ಅದು ಚೆನ್ನಾಗಿರುತ್ತೆ.

ಹೌದು. ಬರ್ಬೋದಲ್ಲಾ ಎಲ್ರೂ?

ಹಾ, ತುಂಬಾ ಸಮಯ ಆಯ್ತು ಸಿಗದೆ ಅಲಾ.

ನೋಡ್ವಾ, ಯಾರೆಲ್ಲಾ ಬರ್ತಾರೆ ಏನು ಅಂತಾ ಏನಾದ್ರೂ games ಎಲ್ಲಾ ಏನಾದ್ರು ಮಾಡ್ವಾ ಅಲ್ಲಿ?

Games ಆ, ಹೌದು chit ಏನಾದ್ರೂ ಮಾಡಿ ಮಾಡಿ ಅ dumb charades , ಆತರಾ ಏನಾದ್ರೂ games ಮಾಡ್ಬೋದು?

ಹ್ಮ್, ಅದು ಆ ನೋಡಿ ಇಡ್ತೇನೆ ನಾನು ಏನಾದ್ರೂ ಸಿಕ್ಕಿದ್ರೆ games chit ಮಾಡಿ ಇಡ್ತೇನೆ.

ಬೇರೆ ಏನಾದ್ರೂ ಬೇಡ ಅಲ್ಲ, ಒಂದು ದೊಡ್ಡ plastic ಎಲ್ಲಾ ಬೇಕು. ಅಂದ್ರೆ ಎಲ್ಲಾ ತಿಂದದೆಲ್ಲ waste ಎಲ್ಲಾ ತೆಗೊಂಡು ಹೋಗಬೇಕು. ಹೌದು ಹೌದು ಹೌದು correct . ಅದು ಕೂಡಾ ಹಿಡ್ಬೇಕು, ಅದನೊಂದು ನೆನಪಲ್ಲಿ ತರ್ಬೆಕ್ ಅಲ್ಲಿಗ್.

ಬೇರೆ ಏನೂ ಇಲ್ಲಾ planning ಈಗ ಅವ್ರು ಬಂದರೆ ಆಯ್ತು ಎಲ್ರೂ. ಅದೇ ಅಷ್ಟೇ, ನೋಡ್ವಾ message ಮಾಡ್ವಾ, group ಅಲ್ಲೊಂದ್ message . ಹಾ ಆಯ್ತ್, ಅದೇ group ತುಂಬಾ ಯಾರು message ಮಾಡದೇ, ತುಂಬಾ ಬಿಕೋ ಅಂತಾ ಇತ್ತು .

ಅದೇ ಅದೇ, ಸ್ವಲ್ಪ active ಮಾಡ್ವಾ ಅಲ್ಲಾ .

ಹಾ ಆಯ್ತು .

ಹೇಗಿದ್ದೀಯಾ ಸುಷ್ಮಿತಾ?

ನಾನು ಕೂಡ ಚೆನ್ನಾಗಿದ್ದೇನೆ.

ಹಾ ಚಾ ತಿಂಡಿ ಎಲ್ಲ ಆಯ್ತು, ನಿಂದಾಯ್ತಾ?

ತಿಂಡಿ ಬೆಳಿಗ್ಗೆ ನೀರ್ದೋಸೆ ಇತ್ತು, ಮಧ್ಯಾಹ್ನ ಗಂಜಿ ಮತ್ತೆ ಚಟ್ನಿ. ನಿಂಗೆ? ನಂಗೆ ಬೆಳಿಗ್ಗೆ ಪಲಾವ್ ಇದ್ದದ್ದಾ.

ಮಧ್ಯಾಹ್ನ ಇನ್ನು ನೋಡ್ಬೇಕು, ಗೊತ್ತಿಲ್ಲ ಎಂತ ಅಂತ. ಏನ ಕರೆ ಮಾಡಿದ ಸಮಾಚಾರ? ನಮ್ದು ಊರ ಜಾತ್ರೆ ಅದ್ಕೆ ನಿನ್ನನ್ನು ಕರಿಲಿಕ್ಕೆ call ಮಾಡಿದ್ದಾ. ಏ ನಂಗೆ ಬರ್ಲಿಕ್ಕೆ ಆಗುದಿಲ್ವಾ, ಯಾಕಂದ್ರೆ exam ಉಂಟಾ. ಪರ್ವಾಗಿಲ್ವಾ ಬಂದು ಹೋಗ.

ಏ ನಂಗೊತ್ತಿಲ್ಲ ನೀನ್ ಬರ್ಬೇಕಾ please ಆ.

ಬರ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲಿ ಬಿಡ್ಬೇಕು ಮತ್ತೆ ಪರೀಕ್ಷೆಗೆ ಸಿದ್ದ ಆಗ್ಲಿಕ್ಕೆ ಉಂಟು, ಹೇಗೆ ಬರುದು ಹೇಳು?

ಆಯ್ತು, ನಾನು car ತಕೊಂಡು ಬರ್ತೇನೆ ನೀನ್ ಬಾ ಆಯ್ತಾ. ನಾನ್ ಜಾತ್ರೆಗೆ ಬಂದ್ರೆ ನಿನ್ ಎಂತ ತೆಗ್ದು ಕೊಡ್ತಿ ಹೇಳು? ನಿಂಗೆ ಎಂತ ಬೇಕು ಹೇಳು, ನಾನ್ ಎಲ್ಲ ತೆಗ್ದು ಕೊಡ್ತೇನೆ. ನಾ ಕೇಳಿದ್ದೆಲ್ಲ ತೆಗ್ದು ಕೊಡುದು ಸತ್ಯ ಅಲ್ಲ? ಹಾ ಸತ್ಯ ನಿನ್ ಬಾ, ಅಪ್ಪ ಅಮ್ಮನ್ನ ಕರ್ಕೊಂಡು ಬಾ. ಹಾ ಆಯ್ತು ಬರುವ. ಮತ್ತೆ ಎಲ್ಲಿಯ ಇದು ಜಾತ್ರೆ? ಊರು ಯಾವುದು?

ಹಾ temple ಅಲ್ಲಿ ಹತ್ತಿರವಾ.

ಅಲ್ಲಿ ತುಂಬ ಜನ ಪ್ರವಾಸಿಗರು ಬರ್ತಾರಾ?

ಮತ್ತೆ ತುಂಬ ಎಲ್ಲ ಬರ್ತದೆ, ಆಟ ಆಡ್ಲಿಕ್ಕೆ ಎಲ್ಲ ಬರ್ತದೆ, ಒಳ್ಳೆದಾಗ್ತದೆ ಗೊತ್ತುಂಟಾ?

ಹೌದಾ? ಮತ್ತೆ ಅಲ್ಲಿ ತುಂಬ ಮಾರುಕಟ್ಟೆ ಎಲ್ಲ ಉಂಟಾ? ಹಾ ಒಳ್ಳೆ ಒಳ್ಳೇದು ಬರ್ತದೆ, ನಿಂಗೆ ಎಂತ ಬೇಕು ಹೇಳು ನಾನ್ ಎಲ್ಲ ತೆಗ್ದು ಕೊಡ್ತೇನೆ, ನೀನ್ ಬರ್ಬೇಕು ಅಷ್ಟೆ.

ಆಯ್ತು ಬರುವ. ಮತ್ತೆ ನಿಮ್ಮ ಮನೆಗೆ ಕೂಡ ಕರ್ಕೊಂಡು ಹೋಗು ಆಯ್ತಾ ನಮ್ಮನ್ನು. ಮನೆಗೆ ಕರ್ಕೊಂಡು ಹೋಗ್ತೇನೆ. first ಗೆ ಮನೆಗೆ ಹೋಗಿ ಮತ್ತೆ ಜಾತ್ರೆಗೆ ಹೋಗುವ ಆಯ್ತಾ?

ಮತ್ತೆ ಹೇಳ್ಬೇಕು, ಎಲ್ಲ ಹೇಗಿದ್ದಾರೆ ಅಪ್ಪ ಅಮ್ಮ ಎಲ್ಲಾ? ಅಹ್ ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರ. ಅಲ್ಲ ಅಲ್ಲಿ ಜಾತ್ರೆಯಲ್ಲಿ ಸಂತೆ ಎಲ್ಲ ಇರ್ತರಾ ಚಿಕ್ಕ ಚಿಕ್ಕ ಅಂಗಡಿಗಳೆಲ್ಲಾ?

ಹಾ ಬರ್ತದೆ ಇದು dress ಅದ್ದು, ಚಪ್ಪಲಿ ಮತ್ತೆ ಆಟ ಆಡುದೆಲ್ಲ ಎಲ್ಲ ಬರ್ತದಾ.

ಚಿಕ್ಕ ಚಿಕ್ಕ ಮಕ್ಕಳದ್ದು ವಸ್ತು ಅಂದ್ರೆ ಆಟ ಆಡುವ ವಸ್ತು ಎಲ್ಲ ಬರ್ತದಾ?

ತೇರು ಎಳಿವಾಗ ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಎಲ್ಲ ಆಗ್ತದಾ, late ಆಗ್ತದೆ ಸ್ವಲ್ಪ.

ಅದಕ್ಕೆ ತುಂಬ ಜನ ಸೇರ್ತಾರಲ್ಲ?

ಹಾ ಊಟ ಇರ್ತದೆ, ಅಂದ್ರೆ ಬೇಗ ಹೋದ್ರೆ ಸಿಗ್ತದೆ. ಮತ್ತೆ ತುಂಬ ಜನ ಆದ್ರೆ ಅಲ್ಲಿ ಇರುದಿಲ್ಲ ಅಂದ್ರೆ ತುಂಬ ಜನ ಇರ್ತಾರಲ್ಲಾ ಅಲ್ಲನ ಇಲ್ಲಿ ಉಚ್ಚಿಲದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಆಗಿತ್ತಲ್ಲಾ, ಮಹಾಲಕ್ಷ್ಮಿಯಲ್ಲಿ. ಹಾ ಹೌದು ಅದು ಕೂಡ ಒಳ್ಳೆದಾಗಿತ್ತು, ಹೋಗಿದ್ಯಾ ನೀನು?

ಇಲ್ಲ ನನ್ನ friend ಒಬ್ಬಳು ಹೇಳಿದ್ಲು, ಅಲ್ಲಿ ನವರಾತ್ರಿಗೆ ತುಂಬ ಒಂಭತ್ತು ದಿನ ಕೂಡ ತುಂಬ ಗಮ್ಮತ್ ಇತ್ತಂತ.

ಹೌದು ನಾನ್ ಕೂಡ ಹೋಗ್ಲಿಲ್ಲ, ಹೋಗ್ಬೇಕಂತ ಅನ್ಕೊಂಡಿದ್ದೆ ಆದ್ರೆ ಹೋಗ್ಲಿಲ್ಲ ನಾನು. ಅಲ್ಲ ನಿಮ್ಮ ಊರಿಗೆ ಹತ್ತಿರ ಅಲ್ಲ ನಿಂಗೆ ಹೋಗ್ಬೋದಿತ್ತು. ಅದೇ ಹೋಗ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ನಂಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ.

ಏನ್ ಆಗದೆ ಮನಸ್ಸು ಮಾಡಿದ್ರೆ ಎಲ್ಲ ಕೂಡ ಆಗ್ತದೆ. ಹೌದು, ಹೋಗ್ಲಿಕ್ಕೆ ನಂಗೆಸ ಒಂದು problem ಆಗಿತ್ತು ಅದ್ಕೆ ನಾನು ಹೋಗ್ಲಿಲ್ಲ.

ಹೋ ಹಾಗೆ. ಅಲ್ಲಿ ತುಂಬ ಗಮ್ಮತ್ತ್ ಇತ್ತಂತೆ ಒಂಭತ್ತು ದೇವರುಗಳನ್ನ ಅಂದ್ರೆ ಇಟ್ಟಿದ್ರಂತೆ ಅಲ್ಲಿ. ಹೌದ ಒಳ್ಳೆದಾಗಿತ್ತು, ಅದ್ರದ್ದೇಲ್ಲ ಬಂದಿದ್ದಲ್ಲ mobile ಅಲ್ಲೆಲ್ಲ.

ಹೌದು ಹೌದು. ನಾನ್ ನೋಡಿದ್ದೆ, ನನ್ನ ಮತ್ತೆ friend ಕೂಡ ಹೇಳಿದ್ಲು. ಅಲ್ಲಿ ಮಧ್ಯಾಹ್ನದ ಹೊತ್ತು ಊಟ ಇತ್ತು, ತುಂಬ ಜನ ಬಂದಿದ್ರಂತಲ್ಲ ಹೇಳಿದ್ಲು. ಹಾಗಾಗಿ ನೀವು ಹೋಗಿರ್ಬೋದಂತ ನಾ ಕೇಳಿದ್ದು ಅಷ್ಟೆ. ಹೌದಾ? ನಾನ್ ಹೋಗ್ಲಿಲ್ಲ ನಂಗೆ ಸ್ವಲ್ಪ problem ಆಗಿತ್ತು, ಅದ್ಕೆ ನಾನ್ ಹೋಗ್ಲಿಲ್ಲ. ನಮ್ ಮನೆಯಲ್ಲೆಲ್ಲ ಹೋಗಿದ್ರಾ.

ಮನೆಯಲ್ಲಿ ಎಲ್ಲಾ ಹೋಗಿದ್ರು ಹೇಳಿದ್ರು ಒಳ್ಳಿದಿತ್ತು ಅಂತ.

ಆಯ್ತು ಹಾಗಾದ್ರೆ ಇವತ್ತು ರಾತ್ರಿ ಜಾತ್ರೆಯಲ್ಲಿ ಸಿಕ್ಕುವ ಆಯ್ತಾ.

ಆಯ್ತಾಯ್ತು ನಾನ್ ಮತ್ತೆ ಬಂದಾಗ ಅಲ್ಲಿ ಕರೆ ಮಾಡ್ತೇನೆ, ನೀನು ತೆಗ್ದು ನನ್ನನ್ನು ಕರ್ಕೊಂಡು ಹೋಗು, ನಂಗೆ ಮತ್ತೆ place ಗೊತ್ತಿಲ್ಲ. ಆಯ್ತಾಯ್ತು, ನೀನು ಪಡುಬಿದ್ರೆಗೆ ಬಂದ್ಮೇಲೆ ಹೇಳು, ಮತ್ತೆ ನಾನ್ ನಿನ್ನನ್ನ ಕರ್ಕೊಂಡು ಹೋಗ್ತೇನೆ ಆಯ್ತಾ. ಆಯ್ತಾಯ್ತು ರಾತ್ರಿ ಸಿಕ್ಕುವ ಇಡ್ತೇನೆ

ಹೌದಾ ದೀಪಿಕಾ ಹೇಳಿ, phone. Bridal make~ bridal makeup ಇತ್ತು. ಹೌದಾ, ಯಾವುದಕ್ಕೆ? ಯಾವ function ಗೆ?

ಯಾವುದು professional ನಲ್ಲಾ ಅಲ್ಲ ಹೀಗಾ?

ಏನ್ ಕಾಲಿ makeup ಮಾತ್ರನಾ hair style ಉಂಟಾ? saree.

ಅಂದ್ರೆ ಒಂದು range ಎಷ್ಟಾಗ್ತದೆ ಅಂತ ಕೇಳಿಕ್ಕೆ call ಮಾಡಿದ್ದು ನಾನು.

ಒಬ್ ಹೌದು ಅದೆ ಕೇಳಿದ್ದು ನಿಮ್ಗೊಬ್ಬರಿಗಾ ಅಂತ.

ಹಾ, ಒಂದು ನೀವೊಂದು ಕೊಡಿ ಒಂದು ಏಳು ಸಾವಿರ.

ಹೌದು ಅಂದ್ರೆ ಅದು professional ಆದ್ರೆ ಅಷ್ಟುಂಟು, ನಮ್ದು normal ಆದ್ರೆ ಒಂದು ನಿಮ್ಗೆ hair ಯಾರ್ ಹೇಳಿದ್ ಹೇಳಿ ನನ್ friend ಯಾರ್ ಹೇಳಿದ್ದು.

ನಿಮ್ದು friend ನನ್ನ ನನ್ನ friend ಹೇಳಿದ್ದು. ನಿಮ್ಮ friend ಹೇಳಿದ್ದಾ ಹಾ ಹಾ ಹಾ.

ಒಂದು ನಾನೀಗ ಎಷ್ಟು ಹೇಳಿದ್ದೆ ನಿಮ್ಗೆ ಏಳು ಹೇಳಿದ್ದೆ ಅಲಾ?

ಹಾ ಎಲ್ಲ ನಿಮ್ದು ಹೂವೆಲ್ಲ ನಿಮ್ದೆವಾ?